ಮಾರ್ಕೆಟ್ ಗಳಲ್ಲಿ ಅಂತ ಸೌಲಭ್ಯ ಇರುವುದಿಲ್ಲ ಎಲ್ಲರು ಹೆಚ್ಚಾಗಿ ಬೀದಿ ಮಾರ್ಕೆಟ್ ಗಳಲ್ಲಿ ಕುಳಿತು ವ್ಯಾಪಾರ ಮಾಡುವ ಜನ ಹೆಚ್ಚಾಗಿದ್ದಾರೆ .

ಹೀಗಾಗಿ ಹಳೆಯ ಕಿರಾಣಿ ಸ್ಟೋರ್ ಗಳು ಬೀದಿಗೆ ಬರುತ್ತಿವೆ. ಕಿರಾಣ ಸ್ಟೋರ್ ಮಾಡುವವರು ಎಚ್ಚರದಿಂದ ವಹಿಸಬೇಕು.

ಅಲ್ಲಿ ಅವರಿಗೆ ಕೆಲಸ ತುಂಬಾ ಇರುತ್ತದೆ.

ಇವಾಗ ಮಕ್ಕಳು ಬಡ ಮಕ್ಕಳು ಆಡುವುದಕ್ಕಾಗಿ ಸ್ವಿಮ್ಮಿಂಗ್ ಪೂಲ್ ಗಳನ್ನೂ ನಿರ್ಮಿಸಿದ್ದಾರೆ .

ಹೀಗಾಗಿ ನೋಡಲು ಒಂದು ಕಳೆ ಬರುತ್ತದೆ ಚರ್ಚ್ ಗಾಲ ಮದುವೆಯಲ್ಲಿ ಸಂಭ್ರಮವೇ ಸಂಭ್ರಮ ನೋಡಲು ಕಣ್ಣುಗಳು ಸಾಲದು .

ಈ ತರ ಹಾದಿ ಬದಿಯಲ್ಲಿ ಆ ಕಡೆ ಈ ಕಡೆ ಒಂದು ಗಿಡವನ್ನು ನೆಟ್ಟು ನೆರಳಾಗುವಂತೆ ಬಿಸಿಲಿನಲ್ಲಿ ಆ ನೆರಳಾಗುವಂತೆ ಜನರಿಗೆ ಸಹಾಯ ಮಾಡುತ್ತಿದ್ದಾರೆ.

ಸರಕಾರದಿಂದ ನಗರಾಭಿವೃದ್ಧಿ ವತಿಯಿಂದ ಇಂತ ಚೇರ್ ಗಳನ್ನೂ ಅಳವಡಿಸಿರುತ್ತಾರೆ.

ಬ್ಯಾಂಕಿಂಗ್ ಗಳಲ್ಲಿ ಉತ್ತಮವಾದ ಸೌಲಭ್ಯಗಳನ್ನು ಒದಗಿಸಿ ಕೊಂಡಿರುವುದು ಕರ್ನಾಟಕ ಬ್ಯಾಂಕ್ .